ಅಅ ಅಂತದೇ ಒಂದು ಜಲ್ಪಿತ ಜೋಗ್ ಜಲ್ಪಿತ ಅಲ್ಲಿ ಪವರ್ ಜನರೇಟ್ ಮಾಡ್ತಾರೆ ಅಲ್ ನೊಡಿದ್ರೆ ಎಸ್ಟ್ ಚಂದಾ ಇರ್ತದೆ ಅದ್ ನೋಡಿದ್ರೆ.

ಬಸ್ ಅಂದ್ರೆ ಬಸ್ ಅಂದ್ರೆ ನಮ್ಮನ ಕರ್ ಎಲ್ಲಾದ್ರು ಎಲ್ಲಾದ್ರು ಹೊಗ್ಬೇಕಂದ್ರೆ ಅದ್ ಕರ್ಕೊಂಡ್ ಹೊಗೋ ಸ್ಸ್ ಅದೂ ಗಾಡಿ ಅತ್ವ ವೆಹಿಕ್ಲ ಅಂತಾರೆ. ಅದ್ರಲ್ಲಿ ತುಂಬಾ ಒಂದು ಐವತ್ತು ಜನ ಕುರ್ಬೋದು.

ಜಿಮ್ ಜಿಮ್ ಅಂದ್ರೆ ಇಲ್ ಬರೋವರು ಎಲ್ಲ ಬರೋವ್ರು ಫಿಟ್ ಆಗೋಕೆ ಬರ್ತಾರೆ ಇಲ್ಲಿ ದಪ್ಪ ಇದ್ದೋರು ಸಣ್ಣ ಆಗ್ತಾರೆ ಮತ್ತೆ ತೆಳ್ಳ ಇರೋರು ಮೀಡಿಯಂ ಸೈಜ್ ಗೆ ಬರ್ತಾರೆ.

ಎಂಟರ್ಟೈನ್ಮೆಂಟ್ ಮಾಡಬಹುದು ಮತ್ತೆ ಅವ್ರ ಜೊತೆ ಇರುವ --

ಮ್ಯೂಸಿಕ್ ಕೂಡ ಇಲ್ಲ ಯೂಸ್ ಇಲ್ಲ ಹಾಗೆ ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಗಿಟಾರ್ ಬಾರಿಸ್ತಿದ್ರು ಅಹ್‌ --

ಈ ಪಿಕ್ ನಲ್ಲಿ ಬಂಜಳ ಬಹಳ ಬಿದ್ದಿದೆ ಬಂಜಳ ಇದು ತಿನ್ಲಿಕ್ಕೆ ಬಹಳ ಟೇಸ್ಟ್ ಇರುತ್ತದೆ ಅದ್ರಲ್ಲೂ ಸ್ವೀಟ್ ಕಾರ್ನ್ ಅಂತ ಅಂದ್ರೆ ಇದಿಗ ಟ್ರೆಂಡಿಗ ನಲ್ಲಿ ನಡಿದೆ ಇದು.

ಸ್ವೀಟ್ ಕಾರ್ನ್ ಅಮೆರಿಕನ್ ಸ್ವೀಟ್ ಕಾರ್ನ್ ಯಾವ ಜಾತ್ರೆಗೆ ಹೋಗಿ ಫನ್ ಕ್ಷನ್ ಗೆ ಹೋಗಿ ಬೇಕರಿಗೆ ಹೋಗಿ ಸ್ವೀಟ್ ಕಾರ್ನ್ ಅಂತಾನೆ ಹೇಳ್ತಾರೆ.

ಬಹಳ ಮಂದಿ ತಿನ್ನುವುದು ಅದನ್ನೇ ಈಗ ಸ್ವೀಟ್ ಕಾರ್ನ್ ಎಲ್ಲ ಈದ್ --

ಬಹಳ ತುಂಟ ಅವನು ರಾಧೆಗೂ ಕೂಡ ಎಷ್ಟೋ ಸರಿ ಕಡಿಸ್ತಾನೇ ಎಲ್ಲ ಹುಡುಗಿಯರನ್ನು ಕಡಿಸ್ತಾನೆ ಆ ಆ ಅವರೇ ಅವ್ರ್ ಹೇಳಿದ್ದ ಅವ್ರ್ ನಡೆದ ದಾರಿಯಲ್ಲಿ ನಾನು ನಡೀತಿದ್ದೇನೆ .